ಇದು ಫೋರ್ ಜಿ ಮೊಬೈಲ್ ಇದು ಇದೆ.

ಇಲ್ಲಿ ಎಂಟ್ರಿ ಗೇಟ್ ಅಂತೂ ಅಯ್ತಿ ಇನ್ಫಾರ್ಮಶನ್ ಸೆಂಟರ್ ಅಂತ ಕಂಪ್ಯೂಟರ್ ಅದು ಎಲ್ಲಾ ಇರ್ತಾರೆ ನೋಡಿ ಯುಟಿಲಿಸ್ ‌ ಮಾಡ್ತಾರಾ ಆಮೆಲೆ ಸರ್ವಿಸ್‌ ಕೂಡ .

ಅದು ಪೆಡ್ ಸರ್ವಿಸ್ ಅಂತ ಹೇಳ್ಬಹುದು ನಾವು --

ಇಲ್ಲಿ ದೊಡ್ಡ ಮೈದಾನ ಇದೆ ಕಲ್ಲ ಹಾಕ್ಯಾರ ಮುಂದ ದೊಡ್ಡದ ಪರ್ಕತರ --

ಎಲ್ಲ ಒಂದ್ ಅಂಗಡಿಯಾಗಿನ್ ಫೋಟೋ ಅಯ್ತೆ ಜಿಒ ಅಯ್ತಿ ಎಲ್ಲ ಚೆನ್ನಾಗಿ ಫೋನ್ ಸಿಗತೈತಿ.

ಇಲ್ಲಿ ಈಗಷ್ಟೇ ಇರಬಹುದು ಅತ್ತೆ ಸಂಸ್ ಅಂದ್ರೆ ಬೇಜಾನ್ ದಷ್ಟೇ ಇರ್ತಾರ ಅದಕ್ಕೋಸ್ಕರ ಕಟ್ಟಿಸಿದ್ ಗವರ್ನಮೆಂಟ್ ಒಳಗು ಇರತ್ತ ಪ್ರೈವೇಟ್ ಒಳಗು ಇರತ್ತ ಅಂತ ಹೇಳ್ಬಹುದು.

ಇಲ್ಲೇ ಒಂದುಅಂಗಡಿ ಅಯ್ತೆ ಕಾಸ್ಮೆಟಿಕ್ಸ್ ಅಂಗಡಿ ಆಯ್ತ್ ಮತ್ತ ಲೈಟ್ ಔಷದಿ ಇರೋ ಪ್ರೋಟೀನ್ ಅಂಗಡಿ ಆಯ್ತ್ ಔಷದಿ ಅಂಗಡಿ ಇದ್ದಂಗ ಐತೆ.